ಅದೇ ಕುತ್ಕೊಂಡ ಸೂರ್ಯನ್ ನೋ ಸೂರ್ಯ ಮುಳುಗೋದು ಹುಟ್ಟೋದು ನೋಡಾಕ ಏನೋ ಒಂತರ ನಿರಾಳ.

ಇದೇನಿದು ನೋಡಕ ಏನೋ ಚನಾಗೈತೆ ನಾನು ತಿಂದಿಲ್ಲಾ ಅನ್ಕೋತೀನಿ .

ಪಾಪ ಅನಿಸ್ತತ್ತೆ ರೀ ಹಂಗ ನೋಡಕು ಕೂಡ ಒಂಥರ ಮಜಾನು ಆಗತ್ತೆ ರೀ.

ಏನೋ ಹುಳ ರೀ ಇದು ರೇಷ್ಮೆ ಹುಳ ನಾ ಏನೋ.

ಆದ್ರೆ ನಮ್ ಗುಡಿ ಯಾವಾಗ್ಲೂ ಮಂದಿ ಇರ್ತಾರೆ ನೋಡ್ರಿ ಇಲ್ಲು ಇರ್ತಾರೆ ಭಾನುವಾರಕ್ಕೆ ಒಂದ್ ಸಾರಿ ಅಷ್ಟ್--

ನೆಕ್ಸ್ಟ್ ಟೈಮ್ ಹೋದ್ರೆ ಇಲ್ಲಿಂದಾನೆ ಹೋಗ್ಬೇಕು ನೋಡ್ರಿ ಇವರ ಕಡೆ ಯಿಂದಾನೆ ಸರ್ವಿಸ್ ಮಾಡಿಸ್ಕೊಂಡು --

ಈ ಅಂಗಳ ನೋಡ್ರಿ ಎಷ್ಟ್ ಚಂದ್ ಐತೆ ಬಹಳ ಚಲೋ ಐತೆ ಹಸಿರಾಗಿ ಮತ್ತೆ ಆ ಮನೆಗೆ ಲೈಟಿಂಗ್ ಹಾಕಿದಾರೆ. ಪಾರ್ಕಿಂಗ್ ಗೆ ಜಾಗ ನೋಡ್ರಿ ಮಕ್ಳು ಆಡ್ಲಿಕ್ಕೆ ಎಷ್ಟು ಚಲೋ ಐತೆ.

ಆರೋಗ್ಯಕ್ಕೆ ಒಳ್ಳೇದು ಅಂತಾರೆ ಏನ್ ಒಳ್ಳೇದೋ ಏನೋ ಎಲ್ಲಾದ್ರಗೂ ಕಲಬೆರಿಕೆಯ.